ಈ ಚಿತ್ರವನ್ನು ಗಮನಿಸಿದಾಗ ಇದು ಯಾವುದೋ ಒಂದು ಕಚೇರಿಯ ಚಿತ್ರವೆಂದು ತಿಳಿದು ಬರುತ್ತದೆ.

ಚಿತ್ರದಲ್ಲಿ ನಾವು ಹತ್ತಿಯಿಂದ ಮಾಡಲ್ಪಟ್ಟ ಕುರ್ಚಿಗಳನ್ನು ಸಹ ಕಾಣಬಹುದಾಗಿದೆ.

ಈ ಚಿತ್ರದ ಮುಂಭಾಗದಲ್ಲಿ ನಾವು ಬೆಳ್ಳಿಯ ಗಣೇಶನನ್ನು ಸಹ ಕಾಣಬಹುದಾಗಿದೆ.

ಈ ಚಿತ್ರದಲ್ಲಿ ನಾವು ಹಲವಾರು ಮಹಿಳೆಯರನ್ನು ಮಕ್ಕಳನ್ನು ಗಂಡಸರನ್ನು ಸಹ ಕಾಣಬಹುದಾಗಿದೆ.

ಈ ಚಿತ್ರದಲ್ಲಿ ನಾವು ಸುಂದರವಾದ ವಿದ್ಯುತ್ ದೀಪಗಳನ್ನು ಸಹ ಕಾಣಬಹುದಾಗಿದೆ.

ಈ ಚಿತ್ರವನ್ನು ಗಮನಿಸಿದಾಗ ಇದು ಒಂದು ಮಳಿಗೆಯ ಚಿತ್ರವೆಂದು ತಿಳಿದು ಬರುತ್ತದೆ.

ಈ ಚಿತ್ರದಲ್ಲಿ ನಾವು ಹಲವಾರು ಪ್ಯಾನ್ ಗಳನ್ನು ಸಹ ಕಾಣಬಹುದಾಗಿದೆ.

ಈ ಚಿತ್ರದಲ್ಲಿ ನಾವು ಸುಂದರವಾದ ಬಿಳಿಯ ಬಣ್ಣದ ಮಂಚವನ್ನು ಸಹ ಕಾಣಬಹುದಾಗಿದೆ.

ಕೋಣೆಯ ಬಣ್ಣವು ಕಪ್ಪು ನೀಲಿ ಬಣ್ಣದಿಂದ ಕೂಡಿದೆ.

ಈ ಚಿತ್ರವನ್ನು ಗಮನಿಸಿದಾಗ ಇದು ಒಂದು ಹೋಟೆಲ್ ನ ಚಿತ್ರವೆಂದು ತಿಳಿದು ಬರುತ್ತದೆ.

ಈ ಚಿತ್ರದಲ್ಲಿ ಊಟ ನೀಡುವವರು ಬಿಳಿ ಮತ್ತು ಕಪ್ಪು ಬಣ್ಣದ ಉಡುಪನ್ನು ತೊಟ್ಟಿದ್ದಾರೆ.

ಈ ಚಿತ್ರವನ್ನು ಗಮನಿಸಿದರೆ ಇದು ಒಂದು ಗ್ಯಾರೇಜ್ ನ ಅಂಗಡಿಯಂದು ತಿಳಿದು ಬರುತ್ತದೆ.

ಚಿತ್ರವನ್ನು ಗಮನಿಸಿದಾಗ ಇದು ಒಂದು ಕಾರ್ ಶೋರೂಮ್ ನ ಚಿತ್ರವೆಂದು ತಿಳಿದು ಬರುತ್ತದೆ.

ಚಿತ್ರವನ್ನು ಗಮನಿಸಿದಾಗ ಇದು ಒಂದು ಹೋಟೆಲ್ನ ಚಿತ್ರವೆಂದು ತಿಳಿದು ಬರುತ್ತದೆ.

ಈ ಚಿತ್ರದಲ್ಲಿ ನಾವು ಹೂವಿನ ಛಾಯಾಚಿತ್ರವನ್ನು ಸಹ ಕಾಣಬಹುದಾಗಿದೆ.